ಕೆರೆ ಮುಂದ್ ಗಡೆ ಚಿಕ್ಕ್ ಚಿಕ್ಕ್ ಗಿಡಗಳಿದೆ ಒಂದ್ ಗಿಡ ಕಪ್ಪಾಗ್ ಇನ್ನೊಂದು ಗಿಡ ಹಸ್ರಾಗಿ ಕಾಣಿಸ್ತಿದೆ ಮೋಡ ಎಲ್ಲ ಫುಲ್ಲು ವೈಟ್ ಮತ್ತೆ ಬ್ಲಾಕ್ ಇಂದ ಕೂಡಿಸುತ್ತಾ ಮರಗಿಡಗಳ್ ಇದೆ.

ದೊಡ್ಡುದು ನದಿಯಿದೆ ನದಿ ಪಕ್ಕದಲ್ಲಿ ಬಂಡೆಯಿದೆ ಬಂಡೆಯಿಂದೆ ಕಲ್ಲುಗಳು ಇದೆ ಕಲ್ಲುಗಳ ನಡುವೆ ಚಿಕ್ಕ ಚಿಕ್ದು ಹಸ್ರ್ ಇದೆ ಒಂದೇ ಒಂದು ನೀಲಗಿರಿ ಮರೈತೆ ಅಲಲ್ಲಿ ಬಾಟಲ್ ಗಳು ಬಟ್ಟೆ ಎಲ್ಲ ಬಿದ್ದಿದವೇ.

ದೊಡ್ಡ ಕೆರೆ ಇದೆ ಕೆರೆ ಪಕ್ಕ ದೊಡ್ಡ್ ಸೇತುವೆ ಇದೆ ಸೇತುವೆ ಮೇಲೆ ಚಿಕ್ಕ್ ಚಿಕ್ಕ್ ಗಿಡಗಲ್ಲೇ ಬೆಳ್ದಿದವೇ ಕಂಬಗಳು ಇವೆ ಬೆಟ್ಟ ಗುಡ್ಡಗಳು ಇವೆ ಗುಡ್ಡಗಳುಹಸಿರಾಗಿ ಕಾಣಸ್ತಾಇದೆ.ಹಿಂದೆಗದೆ ಗುಡ್ಡಗಳು --

ಆಕಡೆ ಈಕಡೆ ಡಬಲ್ ಹೈ ವೆ ರೋಡ್ ಇದೆ ನಡುವೆ ತರ ಇದೆ ಲೈಟ್ ಇನ್ ಕಂಬ ಇದೆ ಮರಗಳಿದ್ದವೇ ಮರಗಳೆಲ್ಲ ಗ್ರೀನ್ ಆಗಿದ್ದವೇ ಒಂದು ದೊಡ್ --

ಆಕಡೆ ಈಕಡೆ ದೊಡ್ಡ ಬೆಟ್ಟ ಇದೆ ಕಲ್ಲಿಂದ ಕಪ್ಪು ಕಲ್ಲುಗಳಿಂದ ಬೆಟ್ಟ ನಿರ್ಮಿತವಾಗಿದೆ ಮಧ್ಯದ್ಲಲಿ ನೀರ್ ಹರ್ಕೊಂಡು ಬರ್ತಾ ಇದೇ ನೀರ್ ಸಹ ಕಪ್ಪುಗೆ ಕಾಣ್ತಾಯಿದೆ ಅಲ್ಲಲ್ಲಿ ಸ್ವಲ್ಪ ಗಿಡಗಳು ಹಸಿರಾಗಿ ಕಾಣ್ತಿದ್ದಾವೆ .

ಒಂದು ಕಂಬಗಳು ಇದೆ ಒಂದು ಮನೆ ನಿರ್ಮಾಣ ಮಾಡಿದೆ ಮರಗಳು ಎಲ್ಲ ಹಸಿರಾಗಿದೆ ಆಕಾಶ್ ಬೇಲಿಯಾಗಿದೆ

ಸುತ್ತ ಮರಗಳಿದೆ ಮರಗಳೆಲ್ಲ ಫುಲ್ ಹಚ್ಚಹಸಿರು ಗಿಣಿ ಹಸಿರಾಗಿ ಕಾಣ್ತಾ ಇದೆ ಅಲ್ಲೇ ಒಂದೊಂದು ಕೆಲವೊಂದು ಗಿಡಗಳು ಕೇಸರಿ ಕಲರ್ ಹೂವು ಬಿಟ್ಟಿದವೇ ಆ ಮೇಲೆ ಹಿಂದಗಡೆ ಬೆಟ್ಟಗಳೆಲ್ಲ ಕಪ್ಪಾಗಿದಾವೆ ಮದ್ಯದಲ್ಲಿ ನೀರು ಹರೆದು ಬರ್ತಾಯಿದೆ.